ದೊಡ್ಡ ವಾಹನಗಳನ್ನು ನಮ್ಮ ಆಕ್ಸಿಡೆಂಟ್ ಆಗ್ಲಿ --

ಅವ್ರಿಗೆ ಸ್ಕೂಲ್ ನವರು ಅಟೆಂಡ್ ಮಾಡ್ಸಬೇಕು ಮತ್ತು ಇವಿನಿಂಗ್ ಗೆ ಅವ್ರಿಗೆ ವಾಪಸ್ ತಂದು ಮನೆ ಮನೆವರೆಗೂ ಬಿಡಬೇ--

ನಮ್ಮಗೆ ಆರಾಮಗ್ ಅನ್ನ ಸ್ತತಿ ಪಿಚ್ನ್ ಜಯ.

ಚಲೋ ಇದೇವ್ರಿ ಮತ್ತು ನಾವ್ ಏನ್ ಖರೀದಿ ಮಾಡಬಹುದು.

ನಮ್ಮ ಫ್ರೆಂಡ್ಸ್ ಮತ್ತು ನಮ ಫಮ್ಲೀದವ್ರ್ಗೆ ಎಲ್ಲಾರಿಗೆ ಕರೀಸಿ ಈ ದೇವಸ್ಥಾನನ ಪೂಜೆವನ್ನು ಮಾಡಿಸಿ ಆಶೀರ್ವ್ನ್ ಮಾ ತೊಗೋಳ್ಬೇಕು.

ಮ್ಮ್ ಮದುವೆ ಆಗುವಾಗ ರಂಜುವನ್ನು ಮತ್ತು ಅವರ ಕ್ಯಾಪಿಗಳನ್ನ ಇರ್ತ್ತದೆ ಮತ್ತೆ ಅವ್ರ ಮದುವೆಯನ್ನು ಆಗುವಾಗ ಅವ್ರಿಗೆ.

ಫ್ಯಾಮಿಲಿ ಜನ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಲವರ್ಸ್ ಆಗ್ಲಿ ಹೋಗಿ ತಿನ್ನಬಹುದು ಮತ್ತು ಜುಮಾಟೊಗಳನ್ನೂ ಇರತ್ರ್ ನೋಡು ಅವರು ಬಂದು ಇಲ್ಲಿ ಆರ್ಡರ್ ಇದ್ರೆ ಆರ್ಡರ್ ಗಳನ್ನೂ ಇಲ್ಲಿ ಪಿಜ್ಜಾ ಬರ್ಗರ್ ಅನ್ನದು ಆರ್ಡರ್ ಮಾಡಿಕೊಂಡ್ ತೊಕೊಂಡ್ ಹೋಗಬಹುದು.